ಇದು ಮೆಕ್ಕೆ ಜೋಳ ಇದರಲ್ಲಿ ಪಾಪಕಾರ್ನ್ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮೆಕ್ಕೆ ಜೋಳ ಅದು ಬೇಸ್ಕೊಂಡ್ ತಿನ್ನೋದಾಗ್ಲಿ ಒಸದುರ್ಗದ್ ಸೈಡ್ ಎಲ್ಲ ತುಂಬಾ ಬೆಳೀತಾರೆ ಇದುನ್ನ.

ಹಲವಾರು ಬಿಲ್ಡಿಂಗಗಳು ಅದರಲ್ಲಿ ಎರಡ ಆಕ್ಟರ್ ಮೂರು ಆಫ್ ಟಿಯರ್ ಐತೆ. ಅಲ್ಲಿ ಲೈಟ್ ಕಂಬ ಅದಕ್ಕೆ ಕೇಬಲ್ ವೈರಗಳು ಚೆನ್ನಾಗಿ ಸುತ್ತೋರೆ ಮತ್ತೆ ಕರೆಂಟ್ ವೇರ್ಗಳು ಏಳ್ದೋರೆ. ಚನಾಗಿರುತ್ತೆ ಬೆಸ್ಕೊಂಡ್ ತಿನ್ನೋಕ್ ಆಗ್ಲಿ ಮತ್ತೆ ಉರ್ಕೊಂಡ್ ಪಾಪಕಾರ್ನ್ ಮಾಡ್ಕೊಂಡ್ ಮನೇಲೆ ಮಾಡ್ತಾರೆ ಚನಾಗ್ ಇರುತ್ತೆ ಪಾಪಕಾರ್ನ್ ಎಲ್ಲ ಅದು ಎಷ್ಟ್ ಚನಾಗ್ ಇರುತ್ತೆ ಅಂದ್ರೆ ಅಂಗಡಿಲಿ ಮಾಡತಕಿಂತ ತುಂಬಾ ಚನಾಗಿರುತ್ತೆ ಆ ಪಾಪಕಾರ್ನ್ನು .

ಅಲ್ಲಿ ನೋಡಿ ಚರ್ಚವ್ರ್ ದೇವ್ರಿದೆ ಅದೆಲ್ಲಾ ಇದೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಸೆಲ್ಫಿ ತೆಗೀತಿದಾರೆ ಸೆಲ್ಫಿ ಸ್ಟಿಕ್ ಕಾಣಿಸ್ತಿದೆ.

ಆಟೋ ಇಂದಲ್ಲ ಚೆನ್ನಾಗಾಗಿದೆ ನೋಡಕ್ಕೆ ಜಾಸ್ತಿ ಜನ ತುಂಬಿದ್ರೆ ಚೆನ್ನಾಗಿರಲ್ಲ ತುಂಬಾ ಫ್ರೀ ಆಗ್ತಾ ಇರ್ಬೇಕು ತುಂಬಾ ಚೆನ್ನಾಗ್ ಅನ್ಸುತ್ತೆ ಆಟೋದಲ್ಲಿ ಹೋಗೋಕೆ.

ನಾವ್ ಇಲ್ಲಿ ನೋಡಬಹುದು ಎಷ್ಟು ಚನ್ನಾಗಿ ಎಲ್ಲಾ ಯೋಗ ಏನೋ ಮಾಡತ್ತಿದ್ದರೆ ಬಟ್ ಇಂಡಿಪೆಂಡೆನ್ಸ್ ಡೇ ದಿನ ನಡೆಯುವ ಫಂಕ್ಷನ್ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಫ್ಲಾಗ್ ಕಾಣಸ್ತಾ ಇದೆ ನಮ್ಮ ಫ್ಲಾಗ್ ಅಂದ್ರೆ ಏನು ತಮಾಷೆನಾ.

ಇದೊಂದು ಕರಾಟೆ ಯುನಿಫಾರ್ಮ್ ಇದ್ದಂಗಿದೆ ನೋಡಿ ಅಲ್ಲಿ ಕೆಳಗ್ ಕಟ್ಕೊಂಡಿದ್ದಾರೆ ಎಲ್ಲೋ ಕಲರ್ದೇನು ಕೊಟ್ಟಿದ್ದಾರೆ ತುಂಬಾ ನೋಡಕ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ.

ಕಟಿಂಗ್ ಮಾಡ್ಸಕ್ಕೆ ಬಂದಿದ್ದಾರೆ ಅನ್ಕೋತೀನಿ ಇವರು ಮಾತ್ರ ಇಲ್ಲಿ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ ರೆಡ್ ಕಲರ್ ಬ್ಯಾಗ್ ತಗ್ಲಾಕೊಂಡಿದ್ದರೆ ಎಲ್ಲೋ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ ಈ ಅಂಕಲ್.

ನೋಡುತ್ತಿರಬಹುದು ಅಂದ್ರೆ ಎಲ್ಲರೂ ನಿಂತಿದ್ದಾರೆ ಅಂದ್ರೆ ಯಾರಾದ್ರು ಒಳಗಡೆ ಬಂದ್ರೆ ಪ ಅದೇ ಗೇಟ್ ಕಾಯತ್ತಿದ್ದರೆ ಆತರ ನಿಂತಿದ್ದರೆ ಅದು ಕತ್ತಿಯೆಲ್ಲಾ ನೋಡಿದ್ರೆ --

ಇಲ್ಲಿ ಪಿಂಕ್ ಕಲರು ಆಮೇಲೆ ಕೇಸರಿ ಬಿಳಿ ಹಸಿರು ಮೇನ್ ಆಗಿ ಕಾಣ್ಸುತ್ತೆ ಭಾರತ ಮಾತೇನೂ ಚೆನ್ನಾಗಿ ಕಾಣ್ಸುತ್ತೆ ಆಕಡೆ ಕೋಟ್ ಹಾಕೊಂಡು ಯಾರೋ ಅಂಕಲ್ ನಿಂತ್ತಿದ್ದಾರೆ ಈ ಕಡೆನೂ ಹಾಂ ಬಾಯ್ಸ್ ಎಲ್ಲಾ ಇದ್ದಾರೆ.

ಇನ್ನು ಕೆಲವು ಜನ ಹಾಕಿಲ್ಲ ಮಾಸ್ಕನೆಲ್ಲ ಅಲ್ಲೊಂದ್ ಆಂಟಿ ಬ್ಯಾಗ್ ಹಿಡ್ಕೊಂಡೆಲ್ಲಾ ಬರ್ತಿದ್ದಾರೆ ಇವ್ರೆಲ್ಲಾ ನಿಂತಿದ್ದಾರೆ ಇಲ್ಲಿ.

ನೀವ್ ಇಲ್ ನೋಡ್ತಿರಬಹುದು ಇದ್ ಎಷ್ಟ್ ಚೆನ್ನಾಗ್ ಕಾಣಸ್ತಿದೆ ಅಂದ್ರೆ ತುಂಬಾ ಪ್ಯಾಲೇಸ್ ತರಾನೇ ಕಾಣಸ್ತಿದೆ ಅಂತ ಹೇಳ್ಬಹುದು ಎಷ್ಟ್ ಮುದ್ದಾಗಿ ಕಾಣಸ್ತಿದೆ ನೋಡಿ ಅಲ್ಲಿ ಪ್ಯಾಲೇಸ್ ಟೈಪೇ ಕಾಣಸ್ತಿದೆ ಅಲ್ಲಿ ಊರಾಗಿರಬಹುದು ಅಲ್ ನಿಂತ್ಕೊಂಡಿರೋರ್ ಆಗಿರ್ಬಹುದು.

ನೀವ್ ಇಲ್ಲಿ ನೋಡಬಹುದು ಯಾವ್ದೋ ಒಬ್ರು ಅಂಕಲ್ ಹಿಂಗ್ ನಿಂತ್ಕೊಂಡು ಹಿಂಗ್ ಮಾಡ್ತಾ ಇದ್ದಾರೆ ನೀರ್ ಒಳಗಡೆ ಹಿಂದ್ಗಡೆಯಿಂದ ಯಾರೋ ಫೋಟೋ ತೆಗ್ದಿದ್ದಾರೆ ಅವ್ರ್ ರಿಲೇಟಿವ್ಸೋ ಫ್ರೆಂಡ್ಸೋ ಯಾರೋ ಆಗಿರ್ತಾರೆ ಯಾಕಂದ್ರೆ ಬೇರೆಯವರ್ ಫೋಟೋ ತಗೋಯೋಕೆ ಬೇರೆಯವರಿಗೇನೋ ಅವ್ರ್ ರಿಲೇಟಿವ್ಸೋ ಯಾರೋ ಇರ್ತಾರೆ.

ಅಂದ್ರೆ ಎಷ್ಟೊಂದ್ ಬಾಕ್ಸ್ ಇದೆ ನೋಡ್ ಆ ಕಡೆ ಸ್ವಲ್ಪ ಈ ಕಡೆ ತಾತಾ ಏನೋ ನಡ್ಕೊಂಡ್ ಹೋಗ್ತಾ ಇದ್ದಾರೆ ಅದು ಬ್ಲರ್ ಬ್ಲರ್ ಆಗಿದೆ ಬಟ್ ಇವರು ಸೆಲ್ಫಿ ತಗೋಂತಾ ಇದ್ದಾರೆ.

ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಇದು ಏನದು ಶೂಟ್ ಮಾಡ್ತಾ ಅಲ ಫಿಲಂ ಶೂಟ್ ಆತರ ಹಾಕಿದ್ದಾರೆ ಇವ್ರು ಹಸಿರ ಕೋಟ್ ಮತ್ತೆ ಕೆಮ್ ವೈಟ್ ಕ್ಯಾಪ್ ಹಾಕೊಂಡಿದ್ದಾರೆ ಅಲ್ಲಿ ಒಬ್ರು ನಿಂತ್ತಿಕೊಂಡು ಇವರನ್ನೇ ನೋಡುತ್ತಿದ್ದರೆ.

ಇವರು ಜೀನ್ಸ್ ಪ್ಯಾಂಟನ್ನು ಒಂದು ಬನಿನ್ ಜೊತೆ ಮೇಲೆ ಕುತ್ಕೊಂಡಿದ್ದಾರೆ ಇವರು ಬ್ಲಾಕ್ ಕಲರ್ ಆಕ್ಬಿಟ್ಟು ಜೀನ್ಸ್ ಹಾಕಿದ್ದಾರೆ.